ಡಾನ್ಸ್ ಪ್ರೋಗ್ರಾಂ ಕಾರ್ಯಕ್ರಮ ಅಟೆಂಡ್ ಮಾಡೋ ಡಾನ್ಸ್ ಮಾಡ್ತಾರೆ. ಬಟ್ಟೆ ಇದೆ ಅದು ಹಾಕ್ಕೊಂದು ಡ್ಯಾನ್ಸ್ ಮಾಡುತ್ತ ಹುಡುಗಿ ಕುಳಿತುಕೊಂಡು ಇದ್ದಾರೆ.

ಅದನ್ನ ಅವನನ್ನ ಕಟಿಂಗ್ ಮಾಡ್ತಿರುವವನು ಇದ್ ಮಾಡ್ತಿರುವವನು ಒಂದು ಮಷೀನ್ ಹಿಡ್ಕೊಂಡಿದಾನೆ ಹೀಟರ್ ಮಷೀನ್ ನ ಅವನು ವೈಟ್ ಕಲರ್ ಮತ್ತೆ ರೆಡ್ ಕಲರ್ ಜೋಬ್ ಇರೋ ತಕ್ಕಂತಹ ಒಂದು ಗೌನ್ಹಾ ಕ್ಕೊಂಡಿದ್ದಾನೆ ಮತ್ತೆ ಅವನು ಕಲರ್ ಡ್ರೆಸ್ ಹಾಕಿರೋದು ಬ್ಲಾಕ್ ಬಂದಿದೆ ಈ ತರಹ ತುಂಬಾ ಇದರಲ್ಲಿ--

ಒಂದು ದೇವಸ್ಥಾನದ ಒಂದು ಗುಹೆ ತರ ಕಾಣ್ತಾ ಇದೆ. ಕಲ್ಲಿನಿಂದ ತುಂಬ್ಕೊಂಡು ಇದೆ ಒಂದು ಮೂರು ಜನ ಹುಡುಗರು ಇದ್ದಾರೆ. ಒಂದು ಹೆಣ್ಣಿಗೆ ತಾಯಿ ಹೊಂದಿದೆ. ಆಮೇಲೆ ಫುಲ್ ಕಲ್ಲು.

ಆಮೇಲೆ ನೀರು ಸಣ್ಣದಾಗಿ ಹರಿತಾ ಇದೆ ಯಾರು ಯಾರು ಗೊತ್ತುಂಟು ಹೋಗಲ್ಲ ಆ ರೀತಿ ನಿಧಾನವಾಗಿ ಕಲ್ಲಿನ ಮೇಲೆ ಹರಿದುಕೊಂಡು ಹೋಗ್ತಿದ್ದೆ ಅಪ್ಪ ಮಗ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಮಗನಿಗೆ ತಂದೆ ನೋಡ್ತಾ ಇದ್ದಾನೆ ತಂದೆ ಮಗ ನೋಡ್ತಾ ಇದ್ದಾನೆ ಇತರ ನಡೀತಾನೆ ಇರುತ್ತೆ.

ಡಿಪಾರ್ಟ್ಮೆಂಟ್ ಆಗಿರತ್ತೆ ಡಿಪಾರ್ಟ್ಮೆಂಟ್ ಅಲ್ಲಿ ಅಲ್ಲಿ ಹೆಲ್ಮೆಟ್ ಹಾಕೊಳ್ಳೇಬೇಕು ಗ್ಲಾಸ್ ಹಾಕೋಬೇಕು ಮತ್ತೆ ಕೋಟ್ ಹಾಕೋಬೇಕು. ಹಿಂದ್ಗಡೆ ಅದನ್ನ ಬಿಲ್ಡಿಂಗ್ ಕಟ್ಟತಕ್ಕಂತ ರಾಡ್ ಗಳನ್ನ ಕಟ್ಟಿ ನಿಲ್ಲಿಸ್ತಾ ಇದಾರೆ.

ಹಿಂದಗಡೆ ಎರಡು ಫ್ಯಾನ್ ಕಾಣತಾಯಿದೆ ಮತ್ತೆ ಅಲ್ಲಿ ಕನ್ನಡಿಯಿದೆ ಆಮೇಲೆ ಇದೊಂದು ಬಾಕ್ಸ್ ಥರ ಇದೆ ಅದರ ಮೇಲೆ ಒಂದು ಪೆರ್ಫ್ಯೂಮ್ ಇದೆ ಒಂದು ಸ್ಟ್ರೇ ಇದೆ ಒಂದು ಲೋಟ ಇದೆ ಹಾಗೆ ಈ ಕಲ್ಲಿನ ಥರ ಟೈಪ್ ಅಲ್ಲಿ ಸಿಮೆಂಟ್ ಇಟ್ಟಿಗೆ ಥರ ಜೋಡಿಸಿದಂಗ ಆಗಿದೆ. ಒಂದು ಕಟಿಂಗ್ ಶಾಪ್ ಲ್ಲಿ ಹೇಗೆ ಇರುತ್ತೋ ಹಾಗೆ ಕೂದಲುಗಳನ್ನು ಎಲ್ಲ ಬಿಟ್ಟುಕೊಂಡು ಕುಂತಿದಾನೆ.

ಮತ್ತೆ ಎಲ್ಲರೂ ಪಿಂಕ್‌ ಕಲರ್‌ ಮತ್ತು ರೆಡ್‌ ಕಲರ್ ಡ್ರೆಸ್‌ ಹಾಕಿಕೊಂಡು ಮತ್ತೆ ಎಲ್ಲಾ ಹೆಣ್ಣು ಮಕ್ಕಳು ಬುರ್ಕಗಳನ್ನು ಹಾಕೊಂಡು ಮುಖಗಳನ್ನು ಮುಚ್ಚಿಕೊಂಡು ಕೂತುಕೊಂಡು ಪೂಜೆ‌ ಶಾಸ್ತ್ರ ಮಾಡ್ತಾ ಇದ್ದಾರೆ ಸಣ್ಣ ಮಗು ಇದೆ ಗಂಡು ಮಕ್ಕಳು ಇದ್ದಾರೆ ಗಂಡು ಮಕ್ಕಳು ಹಿಂದೆ ಇದ್ದಾರೆ ಹೆಣ್ಣು ಮಕ್ಕಳು ಮುಂದೆ ಕೂತ್ಕೊಂಡು ಅವರು ಬೇಡಿಕೊಳ್ಳುತ್ತಾ ಕೆಲಸಗಳನ್ನು ಮಾಡ್ತಾ ಇದಾರೆ.